ರೋಡ್ ಇದೆ ಆ ರೋಡ್ ಮೇಲೆ ಹುಲ್ಲು ಮಣ್ಣು ಎಲ್ಲ ಇದೆ ರೋಡಿಂ ದ ಆಕಡೆ ಸೇತುವೆ ಇದೆ ಅದರ ಮೆಲೆ ಕೊಡ ಒಂದು ರೋಡಿದೆ ಮತ್ತೆ ಅಲ್ಲೊಂದುತರ ಬಿಲ್ಡಿಂಗ್ ಇದೆ ನೀಲಿ ಬಣ್ಣದ್ದು ಮತ್ತೆ ಇಲ್ಲಿ ಗಿಡ ಮರಗಳಿದ್ದಾವೆ.

ಹಸಿರು ಕಲರ್ ನೀರಿದೆ ಮತ್ತೆ ಮೇಲೆ ನೋಡೋಕೆ ಸಣ್ಣ ಬಾಗಿಲು ಇದೆ ಆ ಕಡೆ ನೀರು ಈ ಕಡೆ ನೀರು ಎರಡು ಕಡೆ ನೀರ ಇದೆ.

ಇವು ಮೂರ್ ನಾಕ್ ಜನ ಇದಾರೆ ಅಲ್ಲೇನೋ ವಳಗೆ ಕೂತಿರೋ ಜೊತೆ ಏನೋ ಮಾತಾಡ್ತಾ ಇದಾರೆ.

ಇದು ಬೆಳೆಗಾವಿ ವಿಮಾನ ನಿಲ್ದಾಣ. ಇಲ್ಲಿ ಯ ಹಸಿರಿಯಾದ ಪಾರ್ಕ್ ಇದೆ. ಆ ಪಾರ್ಕ್ ಅಲ್ಲಿ ಮೂರು ಜನ ಕುಟ್ಕೊಂಡಿದಾರೆ ಮತ್ತ ಇಲ್ಲಿ ಮೂ-ಮೂ ಒಂದು ಎರಡು ವಾಹನ ಇವೆ ಮತ್ತೆ ಇಲ್ಲಿ ಸಣ್ಣ ಸಣ್ಣ ಗಿಡಗಳು ಇವೆ.

ಇದು ಒಂದು ಸುಂದರವಾದ ಜಾಗ ಆ ಕಡೆ ಈ ಕಡೆ ದೊಡ್ಡ ಎರಡು ಬಿಲ್ಡಿಂಗ್ ಇದ್ದಾವೆ ಮಿಡ್ಲ್ ನಡುವೆ ಪಾರ್ಕ್ ತರ ಇದೆ.

ಮತ್ತೆ ಎಕ್ಸಿಟ್ ನಿರ್ಗಮನ ಅಂತ ಬರೆದಿದ್ದಾರೆ ಇಲ್ಲೇನೋ ರಂಗೋಲಿ ತರ ಹಾಕಿದ್ದಾರೆ.

ದೊಡ್ಡ ಸಿಟಿ ತರ ಕಾಣಿಸ್ತಾ ಇದೆ ಬಳಹಷ್ಟು ವಾಹನ ಗಳು ಇದೆ ಒಂದ್ ಇಷ್ಟ ಜನ ಒರಡ್ತಾ ಇದಾರೆ ಒಂದ್ ಇಷ್ಟ ಜನ ನಿಂತಿದಾರೆ ಗಿಡ ಮರಗಳು ಇವೆ.

ಇಲ್ಲಿ ಒಂದು ಸ್ಕೂಟಿ ಇದೆ ಮತ್ತೆ ಟಾರ್ಪಲ್ ದಿಂದ ಎರಡು ಸಣ್ಣ ಸಣ್ಣ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ.

ಇದು ಒಂದು ಜಾಗ ಇದು ಮಾಲ್ ತರ ಇದೆ ಕರಿ ಮತ್ತು ಬಿಳಿ ಕೇಸರಿ ಬಣ್ಣದ ಪಟ್ಟೆಯನ್ನ ಹಾಕಿದರೆ ಮೆಲೆ.

ಇದೆ ಅದ್ರ ಪಕ್ಕದಲ್ಲಿ ಸೇತುವೆ ತರ ಓಡೋಕು ನಡದಾಡೋಕ್ ಮಾಡಿದ್ದಾರೆ.

ಇದು ಒಂದು ಸುಂದರವಾದ ಜಾಗ ಇಲ್ಲಿ ನೀರಿನ ಹೊಂಡ ಇದೆ ಗುಡ್ಡ ಇದೆ ಮರಗಳು ಇವೆ ಮತ್ತೆ ಇದು ಒಂದು ಸುಂದರವಾದ ನೋಡಕ್ಕೆತುಂಬಾ ಚೆನ್ನಾಗಿದೆ ಇದು ಹಸ್ರು ಇದೆ ನೀರಿನ ಹೋಂಡಾ ಇದೆ.

ಸೇತುವೆ ತರ ಇದೆ. ಮಣ್ಣಿನ ಗುಡ್ಡೆ ಇದೆ ಹಣಸಿನ ಗಿಡಗಳು ಇವೆ. ಮೂರು-ಮೂರು ನಾಲಕ್ಕು ಮೈಲಿಗಳು ಇವೆ. ಕರಿ ಮತ್ತು ಬಿಳಿ ಬಣ್ಣದ ಮೈಲಿಗಲ್ಲು ಮತ್ತೆ ಮೋಡನೊ ಕಾಣಿಸ್ತಾಇದೆ.

ಸಮಾರಂಭದಲ್ಲಿ ಏನೋ ದೊಡ್ಡ ಪೋಸ್ಟರ್ ಹಾಕ್ಸಿದರೆ ಅದ್ರಲ್ಲಿ ಮೋದಿಜಿ ಅವರು ಕಾಣ್ತಿದ್ದಾರೆ.

ಏರ್ಪೋಟ್ ಅನ್ಸುತ್ತೆಎಲ್ಲಾ ಜನರು ಹೋಗುವರು ಮತ್ತು ಬರುವರು ಹೋಗುವರು ಕುಟ್ಕೊಂಡಿದಾರೆ ವೇಟ್ ಮಾಡ್ತಿದ್ದಾರೆ .

ನೆಲೆದ್ ಮೇಲೆ ಎಲ್ಲಾ ಚೆನ್ನಾಗ್ ಇದೆ. ಇದು ಈದ್ ನೆಲೆದ್ ಮೇಲೆ ಕುತಕೊಳಬೇಕೇನು ಅಂತಾ ಅನ್ಸುತ್ತೆ.